ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅವರ ಕೈಯಲ್ಲಿ ಐರನ್ ಬಾಕ್ಸ್ ಇದೆ ಅವರು ಮಾಸ್ಕ ನ್ನು ಹಾಕಿದ್ದಾರೆ ಮತ್ತೆ ಚಾರ್ಜರ್ ಕೂಡ ಇದೆ.

ಪಾಚಿ ಎಲ್ಲ ಇದೆ-- ಸುತ್ತಲೂ ಹಸಿರು ಹಸಿರ್ ಹಸಿರಾಗಿದೆ. ಮಣ್ಣು ಕೂಡ ಇದೆ. ದೂರದಲ್ಲಿ ಆಕಾಶ ಬ್ಲೂ ಕಲರ್ ಇದೆ. ಮತ್ತು--

ಮತ್ತು ಆ ಕಬೋರ್ಡ್‌ನ ಬೆಂಚಿನ ಮೇಲೆ ಬಹಳಷ್ಟು ಐಟಂ ಗಡಂನ ಇತ್ತೆದ ದೂರದಲ್ಲಿ ಕ್ಯೂಬ್‌ಬೋರ್ಡ್‌ಗಳಿವೆ ಇದೆ ಮತ್ತು ವೈಟ್ ಕಲರ್ ಲೈಟ್ ಕೂಡ ಒನ್ ಅಗೆದ್ --

ಇಲ್ಲಿ ಒಂದು ಆಟದ ಬೌಂಡರಿ ಇದೆ ಇಲ್ಲಿ ರೆಡ್ ಕಲರ್ ಮ್ಯಾಟ್ ಇರುವಂತಹ ಆಟದ ಬೌಂಡರಿ ಇದೆ ಮತ್ತು ನೆಟ್ ಅನ್ನ ಕಟ್ಟಲಾಗಿದೆ ಎರಡು ಪಿಲ್ಲರ್ ಕಂಬಗಳಿವೆ.

ಅದರ ಮುಂಭಾಗದಲ್ಲಿ ಫಿಶಗಳನ್ನ ಹಾಕಿದ್ದಾರೆ ಅಲಲ್ಲೇ ತುಂಬ ಫಿಶಗಳನ್ನ ಬಿಸಾಕಿದ್ದಾರೆ. ಅರ್ಧ ಕಟ್ ಮಾಡಿರೋ ಫಿಶ್ಗಳು ಕೂಡ --

ಇಲ್ಲಿ ಒಂದು ನೀರು ನಿಂತಿರುವಂತಹ ಕೊಳವೆ ಬಾವಿ ಇದೆ ಆ ಬಾವಿಯ ಸುತ್ತ ಬ್ಲಾಕ್ ಕಲರ್ ಗ್ರಿಲ್ಸ್ಅಲ್ಲಿ ಇದೆ --

ಮತ್ತು ಅದರ ಆಚೆ ದೊಡ್ಡ ದೊಡ್ಡ ಮರ ಇದೆ ಮತ್ತು ಆ ಕೊಳವೆ ಬಾವಿಯ ಮೇಲೆ ಮರದ ಪೀಸ್ ಅನ್ನು ಹಾಕಿದ್ದಾರೆ ಅದರ ಮೇಲೆ ಮೂರೂ ಆಮೆ ಇದೆ.

ಅದು ಕೂಡಾ ಅಲ್ಲಿ ನೋಡಬಹುದು ಗ್ಲಾಸ್ ಫಿನಿಶಿಂಗ್ ಕಿಟಕಿ ಇದೆ ಬಿಲ್ಡಿಂಗ್ ಗಳು ಕಲರ್ಫುಲ್ ಆಗಿ ಇದೆ ಪಿಂಕ್ ಕಲರ್ ಬಿಲ್ಡಿಂಗ್ ಕೂಡಾ ಇದೆ.

ಇಲ್ಲಿ ಒಂದು ಮರವನ್ ಮನೆಯನ್ನ ಕಟ್ಟುತ್ತಿದ್ದಾರೆ ಅದಕ್ಕೆ ಮರದ ದಿಣ್ಣೆಗಳ ಸಹಾಯವನ್ನು ಕೊಟ್ಟಿದ್ದಾರೆ ಇದರ ಮೇಲ್ಗಡೆ ಒಂದು ಪಿಲ್ಲರನ್ನು ನಿಲ್ಲಿಸಿದ್ದಾರೆ.

ಇಲ್ಲಿ ನಾವು ಕಬ್ಬಿಣದ ತಂತಿ ತಂತಿ ಇರುವಂತಹ ಪರದೆಯನ್ನು ನೋಡಬಹುದು ಈ ಪರದೆಯ ಮುಂದೆ ಒಬ್ಬರು ನಿಂತ್ತಿದ್ದಾರೆ.

ಇಲ್ಲಿ ಒಂದು ನದಿ ಇದೆ ನದಿಯ ಸುತ್ತ ಒಂದು ಕಂಬ ಇದೆ ಆ ಕಂಬದ ಮೇಲೆ ಲೈನ್ ಹೋಗಿದೆ ಅದರ ಮೇಲೆ ಆಕಾಶ ಇದೆ ಮತ್ತು ಮರಗಳಿದೆ.

ಇಲ್ಲಿ ಒಂದು ಬ್ಲಾಕ್ ಕಲರ್ ಸ್ಪೀಕರ್ ತುಂಬಾ ಆಹ್ಹ್ ಹನ್ನೆರಡು ಸ್ಪೀಕರ್ ಬಾಕ್ಸ್ ಗಳನ್ನೂ ಇಟ್ಟಿದ್ದಾರೆ ಅದರ ಮೇಲೆ ಶರ್ಮಾ ಆಡಿಯೋ ಎಂಬ ಬೋರ್ಡ್ ಕೂಡ ಇದೆ.

ಇಲ್ಲಿ ಮೂರೂ ಜನ ವ್ಯಕ್ತಿಗಳು ನಿಂತಿದ್ದಾರೆ. ಮೂರೂ ಚೇರ್ ಇದೆ ಒಂದು ಆಕ್ಸಿಜನ್ ಇದೆ ಒಂದು ಡೋರ್ ಇದೆ ಎರಡು ಬೋರ್ಡ್ ಇದೆ ಒಂದು ಗಡಿಯಾರ ಇದೆ.

ಮತ್ತು ಲೈಟ್ ಗಳು ಆನ್ ಆಗಿದೆ ಮತ್ತು ಒಂದು ತಳ್ಳೋ ಗಾಡಿ ಇದೆ ಮತ್ತೆ ರಾಕ್ಗಲಿದೆ ರಾಕ್ ಅಲ್ಲಿ ಐಟೆಮ್ಗಳನ್ನ ಒನ್ ಬೈ ಒನ್ ಜೋಡಿಸಿರುತ್ತಿರುತ್ತಾರೆ.

ಇಲ್ಲಿ ನಾನು ಒಂದು ಖಾಲಿ ಜಾಗದಲ್ಲಿ ಒಂದು ಮರ ಇದೆ ಆ ಮರದ ಮುಂದೆ ಒಂದು ಟ್ರ್ಯಾಕ್ಟರ್ ಇದೆ ಆ ಟ್ರ್ಯಾಕ್ಟರ್ ನಾ ಹಿಂದೆ ನೇಗಿಲನ್ನ ಹಾಕಿದ್ದಾರೆ.

ಇಲ್ಲಿ ಒಂದು ಖಾಲಿ ವಿಶಾಲವಾದ ನದಿಯಿದೆ ನದಿಯ ದಡದಲ್ಲಿ ಕಲ್ಲು ಮಣ್ಣುಗಳಿದೆ ನದಿಯ ಆಚೆಯ ಭಾಗ ಗುಡ್ಡಗುಡ್ಡಗಾಡುಗಳು ಕಾಣಿಸುತ್ತಿದೆ.

ಇಲ್ಲಿ ಒಂದು ನೀರು ನಿಂತಿರುವಂತ ಜಾಗ ಇದೆ ಇದರ ಆಕಡೆ ಭಾಗ ಈಕಡೆ ಭಾಗ ವೈಟ್ ಕಲರ್ ಕಟ್ಟೆ ಇದೆ ಮತ್ತು ಆಚೆ ಗ್ರೀನ್ ಕಲರ್ ಹುಲ್ಲೇಸಲ್ ಇದೆ.

ಅಲ್ಲಿ ಪಿರಮಿಡ್ ತರದ ಉದ್ದನೆಯ ಒಂದು ಟವರ್ ಕೂಡ ಇದೆ ಮತ್ತು ದೂರದಲ್ಲಿ ಒಂದು ಬಿಲ್ಡಿಂಗ್ ಕೂಡ ಕಾಣಿಸ್ತಾ ಇದೆ ಅದರ ಮುಂದೆ ಗಿಡಮರಗಳು ಕಾಣಿಸ್ತಾ ಇದೆ.

ಪಿಂಕ್ ಬೊಟ್ಟಲ್ಗಳು ಬೊಟ್ಟಲ್ಗಳನೆಲ್ಲ ಜೋಡಿಸಿರುವಂತಹ ಚಿತ್ರಣ ಇದೆ ಆ ಬಾಕ್ಸ್ನಾ ಮುಂದೆ ಒಂದು ರೀತಿಯಲ್ಲಿ ಕಾಣಿಸುತ್ತಿದೆ.